ಇದು ಹೇರ್ ಸ್ಟೈಲ್ಸ್ ಬೇಕಾದ್ರೂನು ಕೂಡ ನಾವು ಮಾಡಿಸ್ಕೋಬಹುದು.

ಕೋರಬಂದರು ನಮ್ಮ ಮಂಗಳೂರಲ್ಲಿಇಂಗೇ ಇದೆ ಸೇಮ್‌ ಇಂಗೇ ಇದೆ ನಾವು ನಂಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದೀವಿ ಯಾಕಂದ್ರೆ ಅಲ್ಲಿ ಮಸ್ತ್‌ ಏನಾದ್ರು ನೋಡಕ್ಕೋದಿವಿ ಒಂದು--

ನಾವು ಹಿಂಗೆ ಪೇಪರ್‌ ಗೀಪರ್‌ ನಮ್‌ ಫ್ರೆಂಡ್ಸ್‌ ಎಲ್ಲ ಪೇಪರ್‌ ಮಾಡಿದಿರ.

ಅವ್ರೆಲ್ಲ ಅರ್ದು ಕರ್ದಾರ ರಕ್ಕ ಡಮಶ್ ಮಾಡ್ತಾರ.

ನಿನಗೆ ನೀರಿನ ಬಣ್ಣ ಹಸಿರು ಮತ್ತು ಕಪ್ಪಾಗಿ ಕಾಣುತ್ತಿದೆ.